ಇಲ್ಲಿ ನೋಡಿದ್ರೆ ಇದು ಮೈಕ್ ಮಾಯೂರ ಬೇಕರಿ ಮತ್ತು ಸ್ವೀಟ್ಸ್ ಅಂತ ಹಾಕಿದರೆ ಸ್ವೀಟ್ಸ್ ಶಾಪಲ್ಲಿ ತುಂಬಾ ಜನ ಹೋಗ್ಬಿಟ್ಟು ಸ್ವೀಟ್ಸೆ ಎಲ್ಲ ತಗೋತಾ ಇದ್ದಾರೆ.

ಇಲ್ಲಿ ನೋಡೋದಾದ್ರೆ ಆಹ್ ಒಂದು ದೊಡ್ಡ ಮರ ಕಾಣಿಸ್ತಾ ಇದೆ ಮರದ ಕೆಳಗಡೆ ಹಣ್ಣಿನ್ ಅಂಗಡಿ ಇಟ್ಟ್ಕೊಂಡ್ ವ್ಯಾಪಾರ ಮಾಡ್ತಾ ಇದ್ದಾರೆ ಈಕಡೆ ಬಂದ್ರೆ ಎರಡ್ ಆಟೋ ರಿಕ್ಷಾಗಳು ನಿತ್ತಿದ್ದವೆ ಒಬ್ಬ ವ್ಯಕ್ತಿ ಆಟೋ ರಿಕ್ಷಾ ಪಕ್ಕ ನಿತ್ತಿದ್ದಾನೆ.

ಈಕಡೆ ಬಂದ್ರೆ ಓಡಾಡೋಕೆ ದಾರಿಯೆಲ್ಲಾ ಇದೆ ಆಮೇಲೆ ಒಂದು ಗ್ರಿಲ್ ಗಳಲ್ಲಿ ಕೂಡಾ ಕಟ್ಟಿದ --

ನ್ಯಾಷನಲ್ ಮೆನ್ಸ್ ಪಾರ್ಲರ್ ಅನ್ನೋದು ಬೇಂದ್ರೆ ಅವರ ಡಬಲ್ ರೋಡ್ ಧಾರವಾಡದ್ದು ಫೋನ್ ನಂಬರ್ ಕೂಡ ನಾವು ನೋಡಬಹುದು.

ಟೂ ವೀಲರ್ ಓಡಿಸೊಕೊಂಡು ಒಬ್ರು ವ್ಯಕ್ತಿ ಹೋಗ್ತಿದ್ದಾರೆ ತುಂಬಾ ಜನ ವ್ಯಕ್ತಿಗಳು ಸಹ --

ಅದು ಬಿಲ್ಡಿಂಗ್ ನೋಡಬಹುದು ಮೂರು ಅಂತಸ್ತಿನ ಬಿಲ್ಡಿಂಗು ಬಿಲ್ಡಿಂಗ್ ಹತ್ರ ಬಸ್ ಗಳಿಸುತ್ತಾರೆ.

ಇಲ್ಲಿ ನೋಡೋದಾದ್ರೆ ಮೆಡಿಕಲ್ ಶಾಪ್ ಮೆಡಿಕಲ್ ಅಂಗಡಿ ಅಂತ ಬೋರ್ಡ್ ಹಾಕೆತೆ. ಮೆಡಿಕಲ್ ಅದ್ರುದು ಸೆಂಟ್ರಲ್ ಮೆಡಿಕಲ್ ಅಂತ ಬೋರ್ಡ್ ಹೆಸರು --

ಹೆಗ್ ಗೇಟ್ ಕೂಡ ಕ್ಲೋಸ್ ಮಾಡಿದ್ದಾರೆ ಮೇನ್ ಆಗಿ ನಮಗೆ ಬ್ಯೂಟಿ ಪಾರ್ಲರ್ ಸಲೂನ್ ಅಕಾಡೆಮಿ ಹೇಳಿಕೊಂಡು ಕೊಡ್ತಾರೆ ತೋಸ್ತ ಇದೆ.

ಕಾಫಿ ಕಲರು ಹಸಿರು ಕಲರು ಬ್ಲಾಕ್ ಕಲರು ಆಹ್ ಎಲ್ಲಾನೂ ಸೇರ್ಸಬಿಟ್ಟು ಕಾಂಬಿನೇಷನ್ ಆಗಿ ಈ ಪೈಂಟ್ಗಳನ್ನು ಮಾಡಿದ್ದಾರೆ ದೊಡ್ಡದಾಗೆ ಇದೆ ಬಿಲ್ಡಿಂಗು ತುಂಬಾ ಅಗಲವಾಗಿ ಕೂಡಾನೂ ಇದೆ.

ಇಲ್ಲಿ ಹೊರಡೊದು ಅಂದ್ರೆ ಯಾವದೊ ಬಸ್ ಸ್ಟಾಪ್ ಅನ್ನುತ್ತ ಬಸ್ ನಿಲ್ದಾಣ.

ಆಮೇಲೆ ಜನಗಳು ಬೈಕ್ ಗಳನ್ನ ಸ್ಕೂಟಿ ಗಳನ್ನ ಪಾರ್ಕ್ ಮಾಡಿದ್ದಾರೆ.